ಹತ್ತಲು ಸಣ್ಣ ಸಣ್ಣ ಕಾಂಕರಿನ ಬಾಕ್ಸ ಅನ್ನು ಹಾಕಿರುತ್ತಾರೆ ಪಕ್ಕದಲ್ಲಿ ಒಂದು ಬ್ರಿಜ್ ಅನ್ನು ಇರುತ್ತದೆ.

ಇಲ್ಲಿ ಲಕ್ಷ್ಮ ರಾ ಶಾಲಾ ಈಶ್ವರ ಲಕ್ಷ್ಮಿಯನ್ನು ಪೂಜೆಯನ್ನು ಮಾಡುತ್ತಿರುತ್ತಾರೆ.

ಇಬ್ರು ಸರ್ ಗಳು ಬಂದು ಇದು ಇಂಗೆ ಅಂತ ಹೇಳುತ್ತಿದ್ದಾರೆ.

ಮೂರು ಜನರು ಒಳಗಡೆ ಕಟಿಂಗ್ ಮಾಡ್ಸಲು ಕುಳಿತಿರುತ್ತಾರೆ ಒಬ್ಬ ಮನುಷ್ಯನು ಹೊರಗಡೆ ನಿಂತಿರುತ್ತಾನೆ.

ಸುತ್ತಲು ಲೈಟಿಂಗ್ಸ್ ನ್ನು ಹಾಕಿರುತ್ತಾರೆ ಪಕ್ಕದಲ್ಲಿ ಒಂದು ಬಕೆಟನ್ನು ಇಟ್ಟಿದ್ದಾರೆ.

ಒಂದು ಆನೆಗೆ ಸ್ನಾನವನ್ನು ಮಾಡಿಸುತ್ತಿದ್ದಾನೆ ಒಬ್ಬ ಮನುಷ್ಯನು ಬರುತ್ತಿದ್ದಾನೆ.

ಇದು ಒಂದು ಗಾರೆ ಕೆಲಸವನ್ನು ಆಗಿರುತ್ತದೆ.

ಸುತ್ತಲು ಒಂದು ಬಿಲ್ಡಿಂಗ್ ಇದೆ ಮರವನ್ನು ಡಷ್ಟನ್ನು ಹಾಕಿರುತ್ತಾರೆ ಯಾಂಡಿಯನ್ನು ಇರುತ್ತೆ ಒಂದು ಶೆಡ್ದನು ಹಾಕಿರುತ್ತಾರೆ ಕಂಕರ್ ಗಳಿವೆ.

ಇಲ್ಲಿ ಕುಂದ್ರಲು ಟೇಬಲ್ ಚೇರ್ ರನ್ನು ಹಾಕಿದ್ದಾರೆ ಸುತ್ತಲು ಗೋಡೆ ಮೇಲೆ ಗಿಡತರ ಡಿಸೈನ್ ಅನ್ನು ಮಾಡಿಸುತ್ತಾರೆ.

ಇದರಲ್ಲಿ ರನ್ನಿಂಗ್ ಅನ್ನು ಮಾಡಬಹುದು ಬಾಡಿ ಬಿಲ್ಡರ್ ಆಗೋಕೆ ಬಾಡಿ ಬಿಲ್ಡರ್ ಅನ್ನು ಮಾಡಬಹುದು.

ಇಲ್ಲಿ ಬೈಕ ನ್ನು ಎಲ್ಡು ನಿಲ್ಲಿಸಿದ್ದಾರೆ.

ನೀರಿನ್ ಕ್ಯಾನನ್ನು ನೋಡುತ್ತೇವೆ ನಟ್ಟು ಬೋಲ್ಟು ಗಳನ್ನು ನೋಡುತ್ತೇವೆ.

ಅದರ ಒಳಗಡೆ ಸಣ್ಣ ದೊಡ್ಡ ಮೀನುಗಳು ಇರುತ್ತವೆ.

ಎರಡು ಡಾನ್ ಚೇರ್ ಗಳನ್ನು ಇಟ್ಟು ಆರ್ ಮೇಲೆ ಸಣ್ಣ ಸಣ್ಣ ಬಲೂನ್ ನನ್ನು ಹಾಕಿರುತ್ತಾರೆ.

ಇಲ್ಲಿ ನಾನ ತರದ ಬುಕ್ಕುಗಳು ಸಿಗುತ್ತವೆ ಓದಲು.

ಇದು ಒಂದು ಇದು ಒಂದು ಬೆಟ್ಟದಲ್ಲಿರುವ ಸಣ್ಣ ನದಿಯನ್ನು ಆಗಿರುತ್ತದೆ.

ಇದು ಒಂದು ದೊಡ್ಡ ಬಿಲ್ಡಿಂಗ್ ಅನ್ನು ಆಗಿರುತ್ತದೆ.

ಹಿಂದೆ ಒಂದು ಪಾರ್ಕ್ ಅನ್ನು ಕಾಣಿಸುತ್ತಿದೆ.

ಇದು ಒಂದು ಸಣ್ಣ ನದಿಯನ್ನು ಆಗಿರುತ್ತದೆ.

ಸುತ್ತಲು ಟಿ ಪಾಯಿಂಟ್ ಗಳು ಇರುತ್ತವೆ ದೊಡ್ಡ ದೊಡ್ಡ ಕಿರಣ್ ಅಂಗಡಿಗಳು ಹೋಟೆಲ್ ಗಳು ಇರುತ್ತವೆ.

ಇಬ್ಬರು ಗಾರೆ ಕೆಲಸ ಮಾಡುವವರು ಇದ್ದಾರೆ ಒಬ್ಬರು ಸರ್ ಅನ್ನು ನಿಂತಿರುತ್ತಾರೆ.

ಸಣ್ಣ ಪುಟ್ಟ ಬಿಸ್ಕೆಟ್ಟು ಬ್ರೆಡ್ಡು ಇಂತವೆಲ್ಲಾ ನೋಡುತ್ತೇವೆ.

ಇದು ಒಂದು ಚರ್ಚ್ ಮಸೀದಿಯನ್ನು ಆಗಿರುತ್ತದೆ.

ಇದು ಒಂದು ಸಿಟಿ ಯ ಒಳಗಡೆ ಇರುವಂತಹ ಅಂಗಡಿಗಳನ್ನು ಆಗಿರುತ್ತವೆ.

ಇದು ಒಂದು ಅಂಗಡಿಯನ್ನು ಆಗಿರುತ್ತದೆ ಅಕ್ಕ ಪಕ್ಕದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಇರುತ್ತದೆ.